ಹ್ಮ್ಮ್ಮ್ ಭ ಹೇರ್ ಕಟ್ ಆದ್ಮೇಲೆ ಇಲ್ ಹೋಗಿ ಶೇವಿಂಗ್ ಕಟಿಂಗ್ ಎಲ್ಲ ಮಾಡ್ಸ್ಕೊತಾರೆ ಮತ್ತ್ಈಗಂತೂ ಬೇರ್ ಬೇರೆ ತರಹದ್ದು ಅದ್ ಏನನ ಫೇಸ್ ವಾಶು ಅದು ಇದು ಎಲ್ಲಾನು ಮಾಡ್ಸ್ಕೊತಾರೆ.

ಅಲ್ಲೇ ಬೇಗ ಬಂದು ಜೊತೆ ಆತಾಡದು ಅಲ್ ಹತ್ತಿ ಇಲ್ಲಿಂದ ಇಳೀತಾರೆ. ಮಕ್ಕ್ಳು ಚಿಕ್ಕಂದಲ್ಲಿ ಈಜ್ ಕಳಿಯೋದ್ ತುಂಬಾ ಒಳ್ಳೇದು ನೋಡು.

ಹೆಚ್ಚು ಕಾಲಾನ ಬದುಕ್ಬೋದು ಯೋಗ ಮಾಡೋದ್ರಿಂ--

ನೋಡಿ ಯಾರಾದ್ರೂ ಟೀ ಕಾಫಿ ಅಂದ್ರೆ ಎಲ್ಲರಿಗೂ ಇಷ್ಟನೇ ಒಂದು ಬೆಳಿಗ್ಗೆ ಎಡ್ ತಕ್ಷಣ ಕುಡಿತಾರೆ. ಕೆಲವರು ತಿಂಡಿ ಆದ್ಮೇಲ್ ಕುಡಿತಾರಾ ಅಥವಾ ಒಂದು ಹೋಯ್ತಾ ಇದ್ರೆ ಎಲ್ಲಾದ್ರೂ ನೀಳ್ಸ್ಬಿಟ್ಟು ಅರ್ಧ ದಾರಿಲ್ ಹೋಯ್ತಾ ನಿಂತ್ಬಿಟ್ ಕುಡಿತಾರಾ. ಮದ್ಮದ್ಯ ಅಲಲ್ಲಿ ಕಾಫಿ ಅಂಗಡಿಗಳು ಟೀ ಅಂಗಡಿಗಳು ಮಸ್ತಾಗವ.

ಈ ಬಸ್ಸ್ಲೋಗದ್ಕಿಂತ ರೈಲಲ್ಲಿ ಹೋದ್ರೆ ಒಳ್ಳೇದು ಸಂಜೆ ಸೇಫ್ಟಿ ನುವೆ.